ಇಲ್ಲಿ ಬಹಳಷ್ಟು ಕಾಟಿನ ಒಳಗಡೆ ಬಹಳಷ್ಟು ಚಪ್ಪಲ್ಸ್ ಗಳನ್ನು ಇವೆ ಮತ್ತು ಇಲ್ಲಿ ಕಾಂಜಿನ ಒಳಗಡೆ ವಿವಿಧ ರೀತಿಯ ಚಪ್ಪಲ್ಸ್ ಗಳನ್ನು ಇಟ್ಟಿದ್ದಾರೆ.

ಎಕ್ಸಾಂಪಲ್ಲು ರವಾ ಅಂತ ಹಿಟ್ಟಂತ ವಿವಿಧ ರೀತಿಯ ವಸ್ತುಗಳನ್ನು ಇಟ್ಟಿದ್ದಾರೆ.

ಆ ದುಖಾನಿನ ಮುಂದೆ ಒಂದು ಚೇರ ಅನ್ನು ಬಾಜೂದಲಿ ಒಂದು ಟೇಬಲ್ ಅನ್ನು ಕಾಣಿಸುತ್ತಿದೆ.

ಇಲ್ಲಿ ಬಹಳಷ್ಟು ಜಿಮ್ ಮಾಡುವ ವಸ್ತುಗಳನ್ನು ಇಕ್ಕಿದ್ದಾರೆ ಮ--

ಇಲ್ಲಿ ಎಂಟು ಹೊಡತಲಿ ಒಬ್ಬ್ ಒಂದು ಟೇಬಲ್ಲಿನ ತರ ಅದು ದೇವರನ್ನು ಅದ ಮತ್ --